ಯಾಕಂದ್ರ ನಮ್ಮ ಜೀವನದಾಗ ಕಷ್ಟಆಗಲಿ ಸುಖ ಆಗಲಿ ಎರಡು ಒಂದೇ ಥರಾ ಇರಬೇಕಾ, ಯಾವುದು ಜಾಸ್ತಿ ಅಂತಾಗಲಿ ಯಾವುದು ಕಮ್ಮಿ ಅಂತಾಗಲಿ ಎ~ ಎಲ್ಲಾರ ಜೀವನದಾಗು ಇರೊದ ಹಂಗ ಆಕ್ಕೇತಿ so ಅದಕ್ಕ ಅಂತ ಹೇಳಿನ ನಮ್ಮ ಜೀವನಾಗುಡಾನು ಬೇವು ಬೆಲ್ಲ ಇದ್ದಂಗ. ಸಿಹಿ ಸಿಹಿಯಾಗಿ ಇರಬೇಕ, ಅಂತ ಹೇಳ್ಬಿಟ್ಟು ಇದನ್ನ ಸೇವನೆ ಮಾಡತೀವಿ ಮತ್ತ ಏನ ಮಾಡತೇವ್‌ ಅಂತ ಅಂದ್ರ ಕೆಲವೊಂದ ಕಡೆಗೆ ಏನ್‌ ಮಾಡ್ತಾರ ಇದನ್ನ ಆಂಧ್ರ ಕಡೆಗೆಲ್ಲಾ ಏನ್‌ ಮಾಡ್ತಾರ ಅವ್ರ ಅದರ್‌ ದಿನಾನ ಬೆಳಗ್ಗೆ ಒಂದ ಚರಗಿ ಇಟ್ಟ ಅದಕ್ಕ ಒಂದ. ಕೋಲ ಇಟ್ಟ ಚರಗಿ ಹಾಕಿ ಅದಕ್ಕ ಒಂದ ಅರಬಿ ಸುತ್ತಿ, ಅದಕ್ಕನೂ ಅಲಂಕಾರ ಹೂವಿನ ನಾವ್‌ ಹೆಂಗ್‌ ದೇವರಿಗ ಅಲಂಕಾರ ಮಾಡ್ತೀವಿ ಹಂಗ ಒಂದ ಅವರೆಲ್ಲಾ ಏವ್‌ ಮಾಡ್ತಾರ ಅಂದ್ರ ಹೂವಿನೆಲ್ಲಾ ಅಲಂಕಾರ ಮಾಡಿ ಮನಿ ಮಂದಿಗೆಲ್ಲಾ ಹೊರಗಡೆ ಹೋಗಿ ನಮಸ್ತೆ, ದೇವರಿಗೆಲ್ಲಾ ಪೂಜೆ ಗೀಜೆ ಮಾಡಿ ಬತಾ೯ರ. ನಮ್ಮ ಕನಾ೯ಟಕದಾಗ ಭಾಳ ಈ ತರ full ಜೋರಾಗಿ ಹಾ ಹಬ್ಬಾ ಎಲ್ಲಾ ಆಚರಿಸೋದ್‌ ಅಂದ್ರ ಬೇವು ಬೆಲ್ಲಾ ಕೊಟ್ಟ ಮನಿ ಮಂದಿಗೆಲ್ಲಾ ಹಂಚಿ, ದೊಡ್ಡೊರಗೆಲ್ಲಾ ಬೇವು ಬೆಲ್ಲಾ ಕೊಟ್ಟ ನಾವ್‌ ನಿವ್‌ ಖುಷಿ ಖುಷಿಯಿಂದ ಇರೋಣ. ಆಮೇಲೆ ಎನ್‌ ಕಷ್ಟ ಸುಖ ದುಃಖ ಏನ ಬರಲಿ ಹಂಚಕೊಂಡ ಹೋಗೋಣ, ಅಂತ ಹೇಳಿ ಸಮಪಾಲನಾಗ ಹಂಚಗೊಂಡ ಈ ವಷ೯ವನ್ನ ಆಚರಣೆ ಮಾಡ್ತೀವ್ರಿ ನಾವ್.

ನಾನು ಶಿಕ್ಷಣದ ಬಗ್ಗೆ ಹೇಳಾಕ ಇಷ್ಟಾ ಪಡತೀನಿ, ಶಿಕ್ಷಣ ಅಂದರ ಜ್ಞಾನ, ಶಿಕ್ಷಣ ಮೊದಲಿನ ಕಾಲದಿಂದ ಬಂದೈತಿ, ಶಿಕ್ಷಣ ಅದ ನಮ್ಮ ಜೀವನಕ ಭಾಳ ಉಪಯೋಗ ಆಗತೈತಿ, ಯಾಕಂದ್ರ ಅದು ಶಿಕ್ಷಣ ಕಲಿತರೆ ನಮ್ದ. ಜೀವನಾನೆ ಬದಲಿಸತೈತಿ, ಶಿಕ್ಷಣ ಇಲ್ಲದೆ ಏನು ಸಾಧಿಸಾಕ ಆಗುವುದಿಲ್ಲಾ, ನಾವ್ ಸಣ್ಣೋರ್ ಇದ್ದಾಗ ಇಂದ್ರ ಮುದುಕರಾಗು ಮಟಾನು ನಮಗ ಶಿಕ್ಷಣ ಬೇಕ ಬೇಕ, ಯಾಕಂದ್ರ ಈಗಿನ ಕಾಲ ಭಾಳ ಮುಂದಹೋಗೈತಿ, ಶಿಕ್ಷಣ ಇಲ್ಲಂದ್ರ.

ನಮಗ ಜೀವನದೊಳಗ ಮುಂದ ಹೋಗಾಕ ಆಗಂಗಿಲ್ಲ, ಏನಾದ್ರೂ ಕಿತ್ಕೊಳ್ಳಬಹುದು, ಆದರೆ ಶಿಕ್ಷಣ ಮಾತ್ರ ಕಿತ್ಕೊಳಕ್ ಆಗೋದಿಲ್ಲ, ನಮಗ ಶಿಕ್ಷಣ ಬೇಕಂತ ಹೇಳಿ ನಾವು ಶಾಲೆಗೆ ಹೋಗ್ತಿವಿ ಅಲ್ಲಿನೂ ಶಿಕ್ಷಕರ ನಮಗ ಶಿಕ್ಷಣ ಹೇಳ್ಕೊಡ್ತಾರಿ೯, ಶಿಕ್ಷಣ ಅನ್ನೋದು ಜೀವನ. ಒಳಗ ಮುಗೆಂಗೆನೇ ಇಲ್ಲ, ಏನಾದ್ರೂ ಜೀವನದೊಳಗೆ ಕಲಿತಾನ ಇರ್ತೀವಿ ನಾವ್, ಒಟ್ಟ ಮುಗೆಂಗಿಲ್ಲಾ ನಾವ್‌ ಏನಾದ್ರು ಜೀವನದೊಳಗ್‌ ಕಲಿತಾನೇ ಇತೇ೯ವಿ, ಶಿಕ್ಷಣ ಅನ್ನೋದ ಮನುಷ್ಯಂಗ ಬದಲಿ ಮಾಡ್ತೈತಿ, ಉದಾರಣೆಗ ಕೆಟ್ಟವರಿಗೆ ಚಲೋ ಮಾಡತೈತಿ, ಎಲ್ಲಾರು ಒಟ್ಟ. ಶಿಕ್ಷ~ ಶಿಕ್ಷಣ ಅನೋದು ಒಂದ ಮನಷ್ಯಾಗ ಬದಲಿ ಮಾಡತೈತಿ, ಶಿಕ್ಷಣ ಬಂದ್ರ ಏನಾದ್ರೂ ಮಾಡ್ಬಹುದು ಏನಾದ್ರೂ ಸಾದಿಸಬೋದು ಶಿಕ್ಷಣ ಬಂದ್ರ, ಶಿಕ್ಷಣದಿಂದ ನಾವು ಯಾವ ಗುರಿಗೂ ಮುಟ್ಟಕ್~ ಮುಟ್ಟಾಕ ಸಾಧ್ಯ ಐತಿ, ಶಿಕ್ಷಣ ಜ್ಞಾನದ ಕೈ ಕಲಿ ಕೈ ಕಿಲಿ ಆಗೈತಿ. ನಮ್ಮ ಬಾಳನ್ನ ಬೆಳಿಬೇಕಂದ್ರ ಶಿಕ್ಷಣ ಬೇಕ ಬೇಕ, ರಾಷ್ಟ್ರದ ರಕ್ಷಣೆಗ ಶಿಕ್ಷಣ ಮುಖ್ಯ ಆಗವಾಗೈತಿ. ಪ್ರತಿಯೊಬ್ಬ ವ್ಯಕ್ತಿನೂ ತನ್ನದೇ ಆದ ತತ್ವನನ್ನ, ತತ್ವವನ್ನ ಜೀವನ್ದಾಗ ಒಂದಿರ್ತಾರ. ಇಡೀ ಜಗತ್ತನ್ನ ಬದಲಾಯಿಸಿದು ಬಳಸಬಹುದು ಆದ ಅತ್ಯಂತ ಶಕ್ತಿಶಾಲಿ ಆಸ್ತ್ರಿ ಶಿಕ್ಷಣ ಆಗೈತಿ, ಶಿಕ್ಷಣ ಎಲ್ಲರಿಗೂ ಎಲ್ಲಾಗು೯ ಕೊಡಬೇಕ, ಗಂಡಸ್ರುಗೂ ಕೊಡಬೇಕ, ಹೆಣ್ಣು ಮಕ್ಕಳಿಗೂ ಕೊಡಬೇಕ, ಬಹಳ ಜನ ಹೆಣ್ಣು ಮಕ್ಕಳ ಗಂಡನ ಮನಿಗೆ ಹೋಗ್ತಾರ. ಅವರಿಗೆ ಯಾಕ ಶಿಕ್ಷಣ ಕಲಿಸೋಣ ಅಂತ ಅವರಿಗೆ ಶಾಲೆಗ ಕಳಸಂಗಿಲ್ಲ.ಹಂಗ ಬೇದ ಭಾವ ಮಾಡಬಾರದ ಎಲ್ಲರಿಗೂ ಎಲ್ಲಾಗು೯, ಸಮಾನತೆಯಾಗಿ ಶಿಕ್ಷಣ ಕಲಿಸಬೇಕ ವಿದ್ಯಾವಂತೆ ಮಹಿಳೆ ಸಮೃದ್ಧಿ, ಆರೋಗ್ಯ ಮತ್ತು ಕೀರ್ತಿಯನ್ನು ತರ್ತಾಳ್. ಅವಳ ಸಾಮರ್ಥ್ಯ ಹೊರ ಹಾಕು ಸಂಬಂಧ ಅವಳಿಗ ಅವಕಾಶ ಸಿಗಬೇಕ ಅಷ್ಟ, ಈಗ ಮಾಧ್ಯಮನ್ಯಾಗ ನೋಡುತ್ತಿರುವ ಹಂಗ ಸ್ತ್ರೀಯರ ಮ್ಯಾಗ ಆಗುತ್ತಿರುವ ದೌರ್ಜನ್ಯಗಳನ್ನ ನೋಡಿದರ ಅವುಗಳನ್ನ ಎದುರಿಸಲು. ಮಹಿಳೆಯರ ಇನ್ನೂ ಸಬಲರಾಗಬೇಕಾಗ್ಯಾರ ಅದಕ್ಕ ಅವರಿಗ ಹೆಚ್ಚಿನ ಶಿಕ್ಷಣದ ಅವಶ್ಯಕತೆ ಇದೆ ಎಂದ ಮ~ ಮನವರಿಕೆ ಆಗತೈತಿ, ಎಲ್ಲ~ ಎಲ್ಲಾರೂ ವೃದ್ಧಿ ಶಿಕ್ಷಣ ಕಲಿಯಬೇಕ, ಯಾಕಂದ್ರ ನಮ್ಮ ತಮ್ಮ ತಮ್ಮ ಜೀವನ ತಾವು. ನಿರ್ವಹಿಸ್ಕೊಂಡ್, ಹೋಗಾಕ ಶಿಕ್ಷಣ ದಾರಿ ಮಾಡಿ ಕೊಡುತೈತಿ, ಅದಕ್ಕ ಎಲ್ಲಾರು ವೃತ್ತಿ ಶಿಕ್ಷಣ ಪಡ್ಕೊಳ್ಲೇಬೇಕ, ಹುಟ್ಟಿನಿಂದ ಸಾಯುವವರೆಗೂ, ನಾವು ಶಿಕ್ಷಣ ಪಡಿತಾನೇ ಇರ್ತೀವಿ. ಅದನ್ನ ನಾವು ಅನೌಪಚಾರಿಕ ಶಿಕ್ಷಣ ಎಂದ ಕರಿತೀವಿ. ಶಾಲೆಗೆ ಹೋಗಿ ನಾಲ್ಕು ಗ್ವಾಡೆಗಳ ಮಧ್ಯೆ ಕಲಿಯುವ ಶಿಕ್ಷಣಕ್ಕ ಚೌಕ ಔಪಚಾರಿಕ ಶಿಕ್ಷಣ ಎಂದ ಕರಿತಾರ. ಅದ, ಅದ ಪಟ್ಟೆ ಮತ್ತು ಸಹಪಟ್ಟೆಗಳಿಂದ ಕೂಡಿರ್ತೈತಿ, ಪಠ್ಯ ಚಟುವಟಿಕೆಗಳಲ್ಲಿ ಮಾತ್ರ ಭಾಗವಹಿಸ್ದೆ. ಸಹಪಠ್ಯ ಚಟುವಟಿಕೆಗಳಲ್ಲಿ ಸಹ ಭಾಗವಹಿಸಬೇಕ ಅಂದ್ರೆ ಕಥೆ, ನಾಟಕ, ಸಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಇರುತ್ತೆ ಆದ್ದರಿಂದ ನಮ್ಮ ಜ್ಞಾನ, ಕೌಶಲ್ಯ ಹೆಚ್ಚಾಗುತೈತಿ, ಶಿಕ್ಷಣನ ನಮಗ ಸರಿಯಾದ ಮಾರ್ಗ, ಯಾಕಂದ್ರ. ಶಿಕ್ಷಣದಿಂದ ನಮಗ ಯಶಸ್ಸ ಸಿಗತೈತಿ.

ಹ, ನಾನ್ ಚನ್ನಾಗಿದ್ದೇನೆ. ನೀವ್ ಹೇಗಿದ್ದೀರಿ? ಹಾ ನಾನ್ ಹುಷಾರ್ ಇದ್ದೀನಿ, ನೀವು . ನಾನ್ ಕೂಡ ಚನ್ನಾಗಿದ್ದೇನೆ, ಮತ್ತೆ ಊಟ ಆಯ್ತಾ?

ಆಗಿದೆ ನಿಮ್ಮದಾಯ್ತಾ? ಹ ನಮ್ದ್ ಆಯ್ತು, ನಾವ್ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿ ಬಂದಿದ್ದು.

ಅದೇ ಬ್ರಹ್ಮಲಿಂಗೇಶ್ವರ.

ಹಾ ಹೌದು, ಸಂಜೆ ಕೋಲ ಉಂಟು.

ನಿಮ್ಗೆ ನೆನಪ್ ಹೊಯ್ತು, ಎಲ್ಲರಿಗೆ ನಾನು invitation send ಮಾಡಿದ್ದೆ. ಒಂದು send ಮಾಡ್ಲಿಕ್ಕೆ ಮರ್ತ್ ಹೊಯ್ತು, ನೀವ್ ನಮ್ಮ relative ಅಲಾ.

ಹ ಆಮೇಲ್, family ಜೊತೆಗೆಲ್ಲ ಬನ್ನಿ. ಸರಿ, family ಜೊತೇಗೆನೆ ಬರ್ತೇವೆ ರಾತ್ರಿ ಅಲಾ? ರಾತ್ರಿ ಅಲಾ?

ಒಂಭತ್ತು ಗಂಟೆಗೆ start ಆಗ್ತದಾ? . ಮುಗ್ಯುದ್ ಬೆಳಿಗ್ಗೆ ಆಗ್ತದೆ ವೇ.

ಹೌದಾ, ನಿಮ್ಮನೆ ಹತ್ರನೇ ಇದ್ಯಾ ಕೋಲಾ.

ಇನ್ನೆಲ್ಲ start ಆಗ್ತದಲ್ಲ ಒಂದ್ ಒಂದು ಕೋಲ.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 ತುಳುನಾಡದ್ದು ಇದು ಏನೂ ಏನ್ ಹೇಳ್ತಾರಲ್ಲ? ತುಳುನಾಡಲ್ ಒಂದ್ ಸಂಸ್ಕೃತಿ ಅದೇ.

ತುಳುನಾಡಿಗ್ ಅದೆಲ್ಲ ಇದ್ದ್ರೆನೇ ವೈಭವ ಜಾಸ್ತಿ.

ಕೋಳಿಅಂಕ, ಕಂಬ್ಳ ಅದ್ರಿಂದಾನೆ ವೈಭವ ಅದ್ ತುಳುನಾಡಿನ ವೈಭವ ಅದೆಲ್ಲ.

ಎಂತ ಪಾಠದಲೆಲ್ಲಾ ಬರುದೆಲ್ಲ ತುಳುನಾಡಿನ ವೈಭವ ಬಂದ್ರೆ ಮಾತ್ರ ಆ ಪಾಠಕ್ಕೇವೇ ಒಂದು ಕಳೆ ಇರ್ತದೆ ಅಲಾ?

ಅದೆಲ್ಲಾ ಕೇಳಿದ್ರೆ ಮಕ್ಕಳಿಗ್ಸ ಪಾಠ ಕೇಳಿಕ್ಕೆ ಬಾರಿ ಖುಷಿ ಆಗ್ತದೆ .

ನಾವ್ ಅದ್ರ ಬಗ್ಗೆ seminar presentation ಎಲ್ಲಾ ಕೊಡ್ಲಿಕ್ .

ಅದ್ರ ಬಗ್ಗೆ ಏನದ್ರು ಕೊಟ್ಟ್ರೆ ಮಕ್ಕ್ಳು, ಒಳ್ಳೆ ಮಾಡಿ ಭಾಷಣ ಮಾಡ್ತಾರೆ.

ನಾವು competition ಕೂಡ ತುಳುನಾಡಿನದ್ದೇನಾದ್ರು ಇಟ್ಕೊಂಡ್ ಮಾಡಿದ್ರೆ prize ಬಂದಾಯ್ತು, ಯಕ್ಷಗಾನಕ್ಕೆ ಅದಕ್ಕೆಲ್ಲ.

ಯಾವ ತರದ ವೇಷ ಭೂಷಣ, ಆ ಅದೆಲ್ಲ ಮಕ್ಕಳಿಗೆಲ್ಲ ಅದೆಲ್ಲ ಬೈ~ ಬಾಯಲ್ಲಿ ಹೇಳುವಾಗ ಬಾರಿ ಖುಷೀ ಅವರಿಗೆ.

ಹಾಗೆ ಎಲ್ಲಾ ವೇಷ, ಹೀಗೆ ಎಲ್ಲಾ ವೇಷ ಅಂತ ಅವರದ್ದು ಅಂತ.

ಹಾ ನಾನ್ ಹೋಗ್ತೇನೆ, ಯಕ್ಷಗಾನ ಅಂದ್ರೆ ಇಷ್ಟ ನಂಗೆ, ಕರ್ಕೊಂಡ್ ಹೋಗ್ತರೆ ಯಕ್ಷಗಾನ. ಹೌದಾ, ನಾವ್ ಚಿಕ್ಕದಿರುವಾಗ ಹೋಗ್ತಿದ್ದೆವು ಈಗ ಹೋಗುದಿಲ್ಲ.

ಹ ಕಂಬಳಕ್ಕ್ ಕೂಡ ಹೋಗಿದಿ, ನೀವ್ ಹೋಗಿದಿರಾ? ಹಾ ನಾನು ಕಂಬ್ಳ ನೋಡ್ಲಿಲ್ಲ, ಹೀಗೇನೆ picture ರಲ್ಲೀ, TV ಯಲ್ಲಿ ಈ ತರಾ ಎಲ್ಲಾ ನೋಡಿದ್ದೆ, ಮತ್ತೆ ಮೊನ್ನೆ ಕಾಂತಾರದಲ್ಲಿ ನೋಡಿದೆ. ಹಾ ಕಾಂತಾರ movie ಒಂದ್ hit ಆಯ್ತಲ್ಲ. ಒಳ್ಳೆ ಖುಷಿ ಆಯ್ತ್ ಹೌದು, ಎಷ್ಟ್ ಸಲ ಹೋಗಿದಿರಿ ಕಾಂತಾರ movie ಗೆ?

ಹೌದಾ, ನಾನ್ ಎರ್ಡ್ ಸಲ takis ಗೆ ಹೋಗಿ ನೋಡಿದೆ.

ಹಾ ಒಂದು ಸಲ TV ಅಲ್ಲೀ ನೋಡಿದೆ. ಒಟ್ಟಿಗೆ ನಾನ್ಸ ಮೂರು ಸಲ ನೋಡಿದೆ.

ಅದ್ರಲ್ಲಿ ನಮ್ಮ ತುಳುನಾಡಿನದ್ದೇ ಜಾಸ್ತಿ ಇದೆ.

ಹೌದ್ ಹೌದು. ಹೌದು ನಂಗೆ ಇನ್ನು ಆ assignment ಮಾಡ್ಲಿಕ್ಕಿದೆ.

ಹಾ ಹೀಗೆ ಒಂದ್ Education ಬಗ್ಗೆ ಮಾತಾಡ್ ಬೇಕನ್ನಿಸ್ತು

ಹಮ್ ಕೇಳಿ ನಾಗೇಶ್ ಅವ್ರೆ ಮಾತಾಡೋಣ. ಹಾ ಈಗಿನ್ Education System ಅಲ್ಲಿ ಯಾವ್ದೆ ತರಹ development ಅನ್ನೋದ್ ಇಲ್ಲ ಅನ್ಸುತ್ತೆ

ಆ ಏನ್ ಅನ್ಬೋದು ಈಗ ಅಂದ್ರೆ covid ninteen ಈಗ pandemic ಎಲ್ಲ ಆಗಿ

Education System ಎಲ್ಲ ಒಂತರ digital ಆಗೋಗ್ತೈತೆ ಹೌದ್ ಆಗ್ತಿದೆ ನಾಗೇಶ್ ಅವ್ರೆ ಯಾಕಂದ್ರೆ

ಹ ಇವಾಗ್ ಇರೋ ಅಂತ ಪ್ರಸ್ತುತ situation ನೋಡೋದಾದ್ರೆ ಈಗ.

ಪರಿಸ್ಥಿತಿ ಅನ್ನೋದು ಅಷ್ಟೊಂದ್ ಚೆನಾಗಿಲ್ಲ ಹಿಂದೆ ಇದ್ದಂಗೆ

ಈಗ್ ಬಂದಿರೋವಂತ corona ಅಂತೆ

ಈ ಏನ್ ಮಾಡೋಕು ಆಗಲ್ಲ ಇ ತರ ಒಂದು

ಯಾರ್ಗು ಗೊತಿಲ್ದೆ ಆಕಸ್ಮಿಕವಾಗ್ ಬಂದ್ ಬಿಡ್ತು.

ಹೌದು ಎಲ್ಲ online ಅಲ್ಲೇ ಮಾಡಬೇಕಂತಿದೆ ಈಗ

ಹಾಗಂತ ನಾವ್ online ಬೇಡ ಅಂದ್ಬಿಟ್ಟ್ ನಾವ್ ಶಾಲೆಗಳನ್ನ ಕರ್ದ್ ಬಿಟ್ಟ್ ಮಾಡ್ದ್ರೆ

ಶಾಲಾ college ಅಲ್ಲಿ ಮಾಡಿದ್ರೆ ಮತ್ತೆ ಈ corona ಅನ್ನೋದು ಮತ್ತೆ ಹಾಗೆ ಹೆಚ್ಚಿಗೆ ಆಗುತ್ತದೆ.

ಆಗೇ ಹೆಚದ್ರೆ ಮತ್ತೆ ನಾವ್ ಅದ್ದನ ಕಡಿಮೆ ಮಾಡೋಕೆ control ಮಾಡೋಕೆ ಅಂತು ಆಗೋಲ್ಲ

ಅದನ್ ನಿಯಂತ್ರಣ ಮಾಡ್ಬೇಕಂತಂದ್ರೆ ಇದೇ online ಮೂಲಕನೇ ಈಗ

ಹೌದು ಈಗ online ಅಲ್ ಮಾಡೋ ಮುಖಾಂತರ

ನಾವು ಈಗ ಯಾವ್ದೇ ಒಂದು ಹಳ್ಳಿಯಲ್ಲಿ ಇದ್ರೂ

ಅವ್ರತ್ರ ಒಂದ್ mobile ಇದ್ರೆ

ಒಂದ್ ಇವಾಗ ಎಲ್ಲಿ ನೋಡಿದ್ರು ಒಂದು Data ಅನ್ನೋದ್ ಇರುತ್ತೆ Internet services

ಹ ಅವ್ರು ಆರಾಮಾಗಿ ಈ ಒಂದು High Quality Education ಅನ್ನೋದು ಅವರ್ಗೆ Affordable Price ಅಲ್ ಸಿಗುತ್ತೆ.

ಆದ್ರಿಂದ ಅವರ್ಗೆ ಯಾವ್ದೆ ತರಹದ ತೊಂದ್ರೆ ಆಗೋದಿಲ್ಲ

ಅವ್ರು ಯಾವ್ದೆ ತರಹ Information ಬೇಕಂದ್ರೂ Google ಅಲ್ಲಿ

ಹ ಅಂದ್ರೆ ಕೆಲವ್ ಕಡೆ

ಕೆಲವ್ ಕಡೆ ಹಳ್ಳಿ ಕಡೆ ಅಂತಾದ್ರೆ ಈ server ಅಂತೆ network problem ಎಲ್ಲ ಇದ್ದು

ಅವ್ರಿಗೆ ಸರಿಯಾದ ಮಾಹಿತಿ ಅನ್ನೋದು ಅವ್ರಿಗೆ ಸಿಗ್ತಾ ಇಲ್ಲ.

ಅದು mobile ಮೂಲಕ ಆಗ್ಲಿ ಇನ್ನೊಂದ್ ಮೂಲಕ ಆಗ್ಲಿ ಏನಾದ್ರೂ ಅವ್ರಿಗೆ

ಆ ಕೆಲವೃಗೆ ಸರಿಯಾದ್ ಅಂತ ಮಾಹಿತಿ ಅನ್ನೋದು ಶಿಕ್ಷಣ ಅನ್ನೋದು ಸಿಕ್ತ ಇಲ್ಲ ಅವ್ರಿಗೆ

ಅದೇ ಶಾಲೆಗ್ ಹೋಗಿ college ಗೊಗೋದಾದ್ರೆ

ಕೇಳೋವಂತ Education ಈಗಿಲ್ಲ.

ಹ ಸ್ವಲ್ಪ ತೊಂದ್ರೆ ಅನ್ನೋದು ಖಂಡಿತ ಉಂಟಾಗೆ ಆಗಿದೆ

ಮುಂದೆ ಈ corona ಅನ್ನೋದು